ಜಾವಾದಲ್ಲಿ ಬಫರೆಡ್ರೀಡರ್ ಬಫರ್ ರೀಡರ್ ಉಪಯೋಗಿಸಿ ಬಳಕೆದಾರರಿಂದ ಇನ್ ಪುಟ್ ಪಡೆಯುವ ಪ್ರೋಗ್ರಾಂ ನ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಜಾವಾ ದಲ್ಲಿ ಬಳಕೆದಾರರಿಂದ ಇನ್ ಪುಟ್ ಪಡೆಯುವುದು ಇನ್ಪುಟ್ಸ್ಟ್ರೀಮ್ರೀಡರ್ ಇನ್ ಪುಟ್ ಸ್ಟ್ರೀಮ್ ರೀಡರ್ ಮತ್ತು ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಗಳ ಬಗ್ಗೆ ಕಲಿಯೋಣ
ಈ ಟ್ಯುಟೋರಿಯಲ್ ಅನ್ನುಕಲಿಯಲು ನೀವು ಎಕ್ಲಿಪ್ಸ್ ಅನ್ನು ಉಪಯೋಗಿಸಿ ಸುಲಭವಾದ ಜಾವಾ ಪ್ರೋಗ್ರಾಮ್ ಅನ್ನು ರಚಿಸಲು ಕಂಪೈಲ್ ಮಾಡಿ ರನ್ ಮಾಡಲು ತಿಳಿದಿರಬೇಕು
ಮತ್ತು ಜಾವಾದ ಡೇಟಾ ಟೈಪ್ಸ್ ಬಗ್ಗೆ ಕೂಡಾ ತಿಳಿದಿರಬೇಕು
ತಿಳಿದಿರದಿದ್ದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಾಗಿ ಕೆಳಕಂಡ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
httpwwwspoken tutorialಒರ್ಗ್ ಇಲ್ಲಿ ನಾನು ಉಬುಂಟು v 1110 ಉಬಂಟು ವರ್ಶನ್ ೧೧೧೦ ಜೆಡಿಕೆ 16 ಜೆಡಿಕೆ ೧೬ ಮತ್ತು ಎಕ್ಲಿಪ್ಸ್ ಇದೆ 370 ಮತ್ತು ಎಕ್ಲಿಪ್ಸ್ ಐಡಿಇ ೩೭೦ ಗಳನ್ನು ಉಪಯೋಗಿಸುತ್ತೇನೆ
ಈಗ ನಾವು ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಎಂದರೇನು ಎಂದು ಕಲಿಯೋಣ
ಇದೊಂದು ಇನ್ ಪುಟ್ ಸ್ಟ್ರೀಮ್ ನಿಂದ ಅಕ್ಷರಗಳನ್ನು ಓದಲು ಬಳಸುವ ಕ್ಲಾಸ್ ಆಗಿದೆ
ಇದು ಅಕ್ಷರ ಗಳ ಅರ್ರೇ ಅರೇ ಅಥವಾ ಸಾಲುಗಳನ್ನು ಓದಲು ಸೂಕ್ತ ಮಾರ್ಗವನ್ನು ನೀಡುತ್ತದೆ
ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಅನ್ನು ಉಪಯೋಗಿಸಲು ನಾವು ಮೂರು ಕ್ಲಾಸ್ ಗಳನ್ನು ಜಾವಾ ಡಾಟ್ ಇಯೋ ಪ್ಯಾಕೇಜ್ ಪ್ಯಾಕೇಜ್ ನಿಂದ ಇಂಪೋರ್ಟ್ ಮಾಡಿಕೊಳ್ಳಬೇಕು
ಆ ಮೂರು ಕ್ಲಾಸ್ ಗಳು ಐಯೋಎಕ್ಸೆಪ್ಷನ್ ಐ ಓ ಎಕ್ಸೆಪ್ಷನ್ InputStreamReaderಇನ್ ಪುಟ್ ಸ್ಟ್ರೀಮ್ ರೀಡರ್ ಮತ್ತು BufferedReaderಬಫ್ಫರ್ಡ್ ರೀಡರ್ ನಾವು ಪ್ಯಾಕೇಜ್ ಗಳ ಬಗ್ಗೆ ಮತ್ತು ಕ್ಲಾಸ್ ಗಳನ್ನು ಇಂಪೋರ್ಟ್ ಮಾಡುವುದರ ಬಗ್ಗೆ ಬರುವ ಟ್ಯುಟೋರಿಯಲ್ ಗಳಲ್ಲಿ ಕಲಿಯುತ್ತೇವೆ
ಇನ್ ಪುಟ್ ಅನ್ನು ಹೇಗೆ ಪಡೆಯುವುದು
ಎಂದು ನೋಡೋಣ
ನಾವು ಬಳಕೆದಾರರಿಂದ ಪಡೆಯುವ ಎಲ್ಲಾ ಇನ್ ಪುಟ್ ಗಳು ಸ್ಟ್ರಿಂಗ್ ಸ್ಟ್ರಿಂಗ್ ನ ರೂಪದಲ್ಲಿರುತ್ತದೆ
ಇದನ್ನು ನಂತರ ಸರಿಯಾದ ಡೇಟಾಟೈಪ್ ಗೆ typecasteಟೈಪ್ ಕ್ಯಾಸ್ಟ್ ಮಾಡಬೇಕು ಅಥವಾ ಬದಲಾಯಿಸಬೇಕು
ನಾವು ಬಳಕೆದಾರರಿಂದ ಇನ್ ಪುಟ್ ಪಡೆಯುವ ಪ್ರೋಗ್ರಾಮ್ ಬರೆಯುವಾಗ ಇದರ ಬಗ್ಗೆ ತಿಳಿಯುತ್ತೇವೆ
BufferedReaderಬಫ್ಫರ್ಡ್ ರೀಡರ್ ಅನ್ನು ಉಪಯೋಗಿಸುವ ಕ್ರಮವನ್ನು ನೋಡೋಣ
ಒಮ್ಮೆ ಮೂರು ಕ್ಲಾಸ್ ಗಳನ್ನು ಇಂಪೋರ್ಟ್ ಮಾಡಿದ ನಂತರ ಇನ್ಪುಟ್ಸ್ಟ್ರೀಮ್ರೀಡರ್ ಇನ್ ಪುಟ್ ಸ್ಟ್ರೀಮ್ ರೀಡರ್ ನ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡಬೇಕು
ಮತ್ತು ಬಫರೆಡ್ರೀಸ್ಡರ್ ಬಫ್ಫರ್ಡ್ ರೀಡರ್ ನ ಒಂದು ಒಬ್ಜೆಕ್ಟ್ ಅನ್ನೂ ರಚನೆ ಮಾಡಬೇಕು
ನಾವು ಪ್ರೋಗ್ರಾಮ್ ಅನ್ನು ಬರೆದಾಗ ಇದರ ಬಗ್ಗೆ ಹೆಚ್ಚಿನದನ್ನು ತಿಳಿಯುತ್ತೇವೆ
ಹಾಗಾಗಿ ಈಗ ಎಕ್ಲಿಪ್ಸ್ ಗೆ ಹೋಗೋಣ
ನಾನು ಮೊದಲೇ ಇನ್ಪುಟ್ಬಫರ್ಡ್ರೆಡರ್ ಎಂಬ ಕ್ಲಾಸ್ ಅನ್ನು ತೆರೆದಿದ್ದೇನೆ
javaಇಯೋ ಪ್ಯಾಕೇಜ್ ಅನ್ನು ಇಂಪೋರ್ಟ್ ಮಾಡುವದರೊಂದಿಗೆ ಪ್ರಾರಂಭಿಸೋಣ
ಅದಕ್ಕಾಗಿ ಕ್ಲಾಸ್ ಗೂ ಮೊದಲು ಇಂಪೋರ್ಟ್ ಸ್ಪೇಸ್ ಜಾವಾ ಡಾಟ್ ಇಯೋ ಡಾಟ್ ಸ್ಟಾರ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
InputStreamReaderಇನ್ ಪುಟ್ ಸ್ಟ್ರೀಮ್ ರೀಡರ್ ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಮತ್ತು ಐಯೋಎಕ್ಸೆಪ್ಷನ್ ಐ ಓ ಎಕ್ಸೆಪ್ಷನ್
ಎಂಬ ಕ್ಲಾಸ್ ಗಳು ಇಂಪೋರ್ಟ್ ಆಗುತ್ತವೆ
ಈಗ ನಾವು ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಅನ್ನು mainಮೇನ್ ಮೆಥಡ್ ನ ಒಳಗೆ ಉಪಯೋಗಿಸೋಣ
ಯಾವುದೇ ರೀತಿಯಲ್ಲಿ ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಉಪಯೋಗಿಸಿದರೂ ನಾವು IOExceptionಐಓಎಕ್ಸೆಪ್ಷನ್ ಅನ್ನು ಥ್ರೋ ಥ್ರೋ ಮಾಡಬೇಕು
ಹಾಗಾಗಿ ಮೈನ್ ಮೇನ್ ಮೆಥಡ್ ಆದ ತಕ್ಷಣ ಬಲಗಡೆಗೆ ಥ್ರೋಸ್ IOExceptionಥ್ರೋಸ್ ಐಓಎಕ್ಸೆಪ್ಷನ್ ಎಂದು ಟೈಪ್ ಮಾಡಿ
ಹಾಗಂದರೇನು
ಎಂದು ನೋಡೋಣ
ಎಕ್ಸೆಪ್ಷನ್ಸ್ ಅಂದರೆ ಜಾವಾದಲ್ಲಿ ಅಯೋಚಿತ ಸಂದರ್ಭದಲ್ಲುಂಟಾಗುವ ದೋಷಗಳು
ಎಕ್ಸೆಪ್ಷನ್ ಎಕ್ಸೆಪ್ಷನ್ ದೋಷ ಗಳನ್ನು ಪರಿಹರಿಸಲು ಥ್ರೋಸ್ ಥ್ರೋಸ್ ಕೀವರ್ಡ್ ಅನ್ನು ಬಳಸುತ್ತೇವೆ
ಥ್ರೋಸ್ ಥ್ರೋಸ್ ಎನ್ನುವುದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನಲ್ಲಿ ಬಳಸುವ ಕೀವರ್ಡ್
ಎಕ್ಸೆಪ್ಷನ್ ಎಕ್ಸೆಪ್ಷನ್ ದೋಷವು ಖಂಡಿತವಾಗಿಯು ಸಂಭವಿಸುವುದೆಂದು ತಿಳಿದಾಗ ಈ ಕೀವರ್ಡ್ ಅನ್ನು ಉಪಯೋಗಿಸುತ್ತೇವೆ
ನಾವು ಯಾವಾಗ ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಅನ್ನು ಉಪಯೋಗಿಸುತ್ತೇವೋ ಆಗೆಲ್ಲ ಎಕ್ಸೆಪ್ಷನ್ ದೋಷವು ಸಂಭವಿಸುತ್ತದೆ
ಎಕ್ಸೆಪ್ಷನ್ ಎಕ್ಸೆಪ್ಷನ್ ದೋಷವು ಸಂಭವಿಸದಂತೆ ತಡೆಯಲು ನಾವು ಥ್ರೋಸ್ ಐಯೋಎಕ್ಸೆಪ್ಷನ್ ಥ್ರೋಸ್ ಐಓಎಕ್ಸೆಪ್ಷನ್ ಅನ್ನು ಉಪಯೋಗಿಸುತ್ತೇವೆ
ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನ ಬಗ್ಗೆ ಮುಂಬರುವ ಟ್ಯುಟೋರಿಯಲ್ ನಲ್ಲಿ ತಿಳಿಯೋಣ
ನಾವು ಈಗ ಇನ್ಪುಟ್ಸ್ಟ್ರೀಮ್ರೀಡರ್ ನ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡೋಣ
ಅದಕ್ಕಾಗಿ ಮೈನ್ ಮೇನ್ ಮೆಥಡ್ ನಲ್ಲಿ InputStreamReaderಇನ್ಪುುಟ್ಸ್ಟ್ರೀ ಮ್ರೀಳಡರ್ ಸ್ಪೇಸ್ ಐಎಸ್ಆರ್ ಸಮ ನ್ಯೂ ಸ್ಪೇಸ್ InputStreamReaderಇನ್ಪು್ಟ್ಸ್ಟ್ರೀ ಮ್ರೀೆಡರ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ Systemಡಾಟ್ ಇನ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
InputStreamReaderಇನ್ಪುನ್ಟ್ಸ್ಟ್ರೀ ಮ್ರೀೈಡರ್ ಇದೊಂದು ಜಾವಾದಲ್ಲಿ ಬಳೆಕೆದಾರರಿಂದ ಇನ್ ಪುಟ್ ಅನ್ನು ಪಡೆಯಲು ಉಪಯೋಗಿಸುವ ಕ್ಲಾಸ್ ಆಗಿದೆ
ಸಿಸ್ಟಮ್ ಡಾಟ್ ಇನ್ ಎಂಬುದು ಜಾವಾ ಕಂಪೈಲರ್ ಗೆ ಬಳಕೆದಾರರಿಂದ ಕೀಬೋರ್ಡ್ ಅನ್ನು ಉಪಯೋಗಿಸಿ ಇನ್ ಪುಟ್ ಅನ್ನು ಪಡೆಯಲು ತಿಳಿಸುತ್ತದೆ
ಸಿಸ್ಟಮ್ ಡಾಟ್ ಇನ್ ಪಡೆದ ಇನ್ ಪುಟ್ ಕೆಲವುಸಮಯ InputStreamReaderಇನ್ಪು ಟ್ಸ್ಟ್ರೀ ಮ್ರೀಟಡರ್ ನ ಒಬ್ಜೆಕ್ಟ್ ನಲ್ಲಿ ಉಳಿದುಕೊಂಡಿರುತ್ತದೆ
ಅದಾದ ಮೇಲೆ ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ನ ಒಂದು ಒಬ್ಜೆಕ್ಟ್ ಅನ್ನು ರಚನೆ ಮಾಡೋಣ
ಹಾಗಾಗಿ ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಸ್ಪೇಸ್ ಬಿಆರ್ ಸಮ ನ್ಯೂ ಸ್ಪೇಸ್ BufferedReaderಬಫ್ಫರ್ಡ್ ರೀಡರ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ಹಾಕಿ ಬ್ರ್ಯಾಕೆಟ್ ನಲ್ಲಿ InputStreamReaderಇನ್ಪು ಟ್ಸ್ಟ್ರೀ ಮ್ರೀ ಡರ್ ನ ಒಬ್ಜೆಕ್ಟ್ ಅನ್ನು ಅಂದರೆ ಐಎಸ್ಆರ್ ಎಂದು ಟೈಪ್ ಮಾಡಿ
ಈಗ ಬಳಕೆದಾರರಿಂದ ಇನ್ ಪುಟ್ ಅನ್ನು ಪಡೆಯಲು ಈ ಐಎಸ್ಆರ್ ಸಹಾಯ ಮಾಡುತ್ತದೆ
ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ಬೆಲೆಯನ್ನು ಬಫರೆಡ್ರೀಡರ್ objectಬಫ್ಫರ್ಡ್ ರೀಡರ್ ಒಬ್ಜೆಕ್ಟ್ ನಲ್ಲಿ ಸಂಗ್ರಹಿಸಲು ಸಹಾಯ ಮಾಡುತ್ತದೆ
ಐಎಸ್ಆರ್ ಈ ಬೆಲೆಯನ್ನು ಬಫರೆಡ್ರೀಡರ್ ಆಬ್ಜೆಕ್ಟ್ ಬಫ್ಫರ್ಡ್ ರೀಡರ್ ಒಬ್ಜೆಕ್ಟ್ ಗೆ ಸಂಗ್ರಹಿಸಲು ಪಾಸ್ ಮಾಡುತ್ತದೆ
ಈಗ ಬಳಕೆದಾರರಿಂದ ಇನ್ ಪುಟ್ ಅನ್ನು ಪಡೆಯಲು ಪ್ರಾರಂಭಿಸೋಣ
ನಾವು ಮೊದಲು ಬಳಕೆದಾರರಿಗೆ ಸ್ಟ್ರಿಂಗ್ ಅನ್ನು ನಮೂದಿಸಲು ಹೇಳೋಣ
ಆದ್ದರಿಂದ ಸ್ಟ್ರಿಂಗ್ ಟೈಪ್ ನ ವೇರಿಯೇಬಲ್ ಅನ್ನು ರಚಿಸಿ
ಸ್ಟ್ರಿಂಗ್ ಸ್ಪೇಸ್ ಸ್ಟ್ರ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಈಗ ಬಳಕೆದಾರರಿಗೆ ಅವರ ಹೆಸರನ್ನು ನಮೂದಿಸಲು ಹೇಳಿ
ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ Enter ಯೂರ್ ನೇಮ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಸ್ಟ್ರಿಂಗ್ ವಿಧದ ಇನ್ ಪುಟ್ ಅನ್ನು ಪಡೆಯಲು ನಾವು ಸ್ಟ್ರ್ ಸಮ ಬಿಆರ್ ಡಾಟ್ ರೀಡ್ಲೈನ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸೆಮಿಕೋಲನ್ ಹಾಕಿ
readLineರೀಡ್ ಲೈನ್ ಎಂಬ ಮೆಥಡ್ ಬಳಕೆದಾರರಿಂದ ಇನ್ ಪುಟ್ ಅನ್ನು ಓದುತ್ತದೆ
ಈಗ ನಾವು ಇಂಟಿಜರ್ ವಿಧದ ಇನ್ ಪುಟ್ ಅನ್ನು ತೆಗೆದುಕೊಳ್ಳೋಣ
ಹಾಗಾಗಿ ಇಂಟ್ ಟೈಪ್ ನ ವೇರಿಯೇಬಲ್ ಅನ್ನು ರಚಿಸಿ
ಇಂಟ್ n ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಬಳಕೆದಾರರಿಗೆ ಅವರ ವಯಸ್ಸನ್ನು ನಮೂದಿಸಲು ತಿಳಿಸಿ
ಅದಕ್ಕಾಗಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ Enter ಯೂರ್ ಅಗೆ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಇನ್ ಪುಟ್ ಅನ್ನು ಪಡೆದುಕೊಳ್ಳಲು ಇನ್ನೊಂದು ಸ್ಟ್ರಿಂಗ್ ವಿಧದ ಸ್ಟ್ರ್1 ಎಂಬ ವೇರಿಯೇಬಲ್ ಅನ್ನು ರಚಿಸಿ
ಇನ್ ಪುಟ್ ಅನ್ನು ಪಡೆಯಲು ಸ್ಟ್ರ್1 ಸಮ ಬಿಆರ್ ಡಾಟ್ ರೀಡ್ಲೈನ್ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ತೆರೆದು ಮುಚ್ಚಿ ಸೆಮಿಕೋಲನ್ ಹಾಕಿ
ಈಗ ಇದನ್ನು ಇಂಟೀಜರ್ ಡೇಟಾಟೈಪ್ ಗೆ ಪರಿವರ್ತಿಸಲು n ಸಮ ಇಂಟಿಜರ್ ಡಾಟ್ ಪಾರ್ಸಿಂಟ್ ಬ್ರ್ಯಾಕೆಟ್ ನಲ್ಲಿ ಸ್ಟ್ರ್1 ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಇಂಟಿಜರ್ ಒಂದು ಕ್ಲಾಸ್ ಮತ್ತು ಪಾರ್ಸಿಂಟ್ ಒಂದು ಮೆಥಡ್ ಆಗಿದೆ
ಈ ಮೆಥಡ್ ಬ್ರ್ಯಾಕೆಟ್ ನಲ್ಲಿ ಕಳುಹಿಸಿದ ಆರ್ಗ್ಯುಮೆಂಟ್ ಅನ್ನು ಇಂಟಿಜರ್ ಗೆ ಪರಿವರ್ತಿಸುತ್ತದೆ
ಈಗ ನಾವು ನೇಮ್ ಮತ್ತು ಅಗೆ ಗಳಿಗೆ ಫಲಿತವನ್ನುಪ್ರದರ್ಶಿಸೋಣ
ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಲ್ನ ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ ಥೆ ನೇಮ್ ಇಸ್ ಪ್ಲಸ್ ಸ್ಟ್ರ್ ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಮುಂದಿನ ಸಾಲಿನಲ್ಲಿ ಸಿಸ್ಟಮ್ ಡಾಟ್out ಡಾಟ್println ಎಂದು ಟೈಪ್ ಮಾಡಿ ಬ್ರ್ಯಾಕೆಟ್ ನಲ್ಲಿ ಡಬಲ್ ಕೋಟ್ಸ್ ನಲ್ಲಿ ಥೆ ಅಗೆ ಇಸ್ ಪ್ಲಸ್ n ಎಂದು ಟೈಪ್ ಮಾಡಿ ಸೆಮಿಕೋಲನ್ ಹಾಕಿ
ಫೈಲ್ ಅನ್ನು ಸೇವ್ ಮಾಡಿ ಅಂದರೆ Ctrl S ಒತ್ತಿರಿ
ಈಗ ಪ್ರೋಗ್ರಾಮ್ ಅನ್ನು ರನ್ ಮಾಡೋಣ
ಹಾಗಾಗಿ ಕಂಟ್ರೋಲ್ ಫ್11 ಅನ್ನು ಒತ್ತಿರಿ
ಫಲಿತದಲ್ಲಿ ನೀವು ನಿಮ್ಮ ಹೆಸರನ್ನು ನಮೂದಿಸಲು ಕೇಳಲ್ಪಡುತ್ತೀರಿ
ನಿಮ್ಮ ಹೆಸರನ್ನು ಟೈಪ್ ಮಾಡಿರಿ
ನಾನು ಇಲ್ಲಿ ರಾಮು ಎಂದು ಟೈಪ್ ಮಾಡಿದ್ದೇನೆ
Enter ಒತ್ತುತ್ತೇನೆ
ಫಲಿತದಲ್ಲಿ ನೀವು ನಿಮ್ಮ ವಯಸ್ಸನ್ನು ನಮೂದಿಸಲು ಕೇಳಲ್ಪಡುತ್ತೀರಿ
ನಾನು ಇಲ್ಲಿ 20 ಎಂದು ನಮೂದಿಸಿ Enter ಒತ್ತುತ್ತೇನೆ
ನಾವು ಥೆ ನೇಮ್ ಇಸ್ ರಾಮು ಮತ್ತು ಥೆ ಅಗೆ ಇಸ್ 20 ಎಂಬ ಫಲಿತವನ್ನು ಪಡೆಯುತ್ತೇವೆ
ನಾವು ಬಳಕೆದಾರರಿಂದ ಇನ್ ಪುಟ್ ಅನ್ನು ಪಡೆಯುವುದು ಹೇಗೆಂದು ತಿಳಿದೆವು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಇನ್ಪುಟ್ಸ್ಟ್ರೀಮ್ರೀಡರ್ ಇನ್ ಪುಟ್ ಸ್ಟ್ರೀಮ್ ರೀಡರ್ ನ ಕುರಿತು ಬಫರೆಡ್ರೀಡರ್ ಬಫ್ಫರ್ಡ್ ರೀಡರ್ ನ ಕುರಿತು ಮತ್ತು ಸ್ಟ್ರಿಂಗ್ ಡೇಟಾ ಟೈಪ್ ನಿಂದ ಇತರ ಡೇಟಾಟೈಪ್ ಗಳಿಗೆ ಪರಿವರ್ತಿಸಲು ಕಲಿತಿದ್ದೇವೆ
ಸ್ವಂತ ಅಭ್ಯಾಸಕ್ಕಾಗಿ ಒಂದು ಫ್ಲೋಟ್ ಫ್ಲೋಟ್ ಒಂದು ಬೈಟ್ ಬೈಟ್ಮತ್ತು ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇನ್ ಪುಟ್ ಗಳನ್ನುಬಳಕೆದಾರರಿಂದ ಪಡೆದು ನಂತರ ಫಲಿತವನ್ನು ತೋರಿಸಿ
ಮತ್ತು ಒಂದು ಸಂಖ್ಯೆಯನ್ನು ಇನ್ ಪುಟ್ ಆಗಿ ಪಡೆದು ಅದನ್ನು 3 ರಿಂದ ಭಾಗಿಸಿ ಫಲಿತವನ್ನು ತೋರಿಸಿ
ಹೆಚ್ಚಿನ ಮಾಹಿತಿಗಾಗಿ ಮತ್ತು ವೀಡಿಯೋಗಳಿಗಾಗಿ 1 ಅಂತರ್ಜಾಲ ತಾಣವನ್ನು ಭೇಟಿಕೊಡಿ
ಇದು ಈ ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯ ಬಗ್ಗೆ ತಿಳಿಸುತ್ತದೆ
ನೀವು ಒಳ್ಳೆಯ ಬ್ಯಾಂಡ್ವಿಿಡ್ತ್ ಹೊಂದಿರದಿದ್ದಲ್ಲಿ ವಿಡಿಯೋ ವನ್ನು ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಯೋಜನಾ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತದೆ
ಓನ್ಲೈನನ್ ಪರೀಕ್ಷೆ ಯಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಯೋಜನೆಯು ಟಾಕ್ ಟು ಎ ಟೀಚರ್ ಯೋಜನೆಯ ಒಂದು ಭಾಗವಾಗಿದೆ
ಇದು ಐಸಿಟಿ ದ್ವಾರಾ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಎಂಎಚಆರ್ಡಿ ಭಾರತ ಸರ್ಕಾರದಿಂದ ಸಮರ್ಥಿತವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಅಂತರ್ಜಾಲ ತಾಣವನ್ನು ಭೇಟಿಕೊಡಿ httpspoken tutorialorgNMEICT Intro ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ ಉಪ್ಪಿನಪಟ್ಟಣ
ಧನ್ಯವಾದಗಳು ನಮಸ್ಕಾರ